ಇ ಹಾಕಿ ಅಲಂಕಾರವನ್ನಾ ಮಾಡ್ದಿದರೆ ಮತ್ತು ಗೋಡೆಯ ಮೇಲೆ ತುಂಬಾನೇ ಚೆನ್ನಾಗಿ ಚಿತ್ರವಣ್ಣ ಬಿಡಿಸಿದ್ದಾರೆ ಮತ್ತು ಪೋಸ್ಟರ್ಗಳ್ಳನ್ನು ಹಾಕಿದ್ದಾರೆ .

ಇಲ್ಲಿ ಬಂದು ಹೋಟೆಲ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ತುಂಬಾನೇ ಟೇಬಲ್ಗಳ್ಳನ ಹಾಕಿದ್ದಾರೆ.

ಇಲ್ಲಿ ಒಂದು ದೊಡ್ಡ ದಾದಾ ಫಕ್ಷನ್ ಇದೇ ಜನರು ಓಡಾಡುತಿದ್ದಾರೆ ಲೈಟಿಂಗ್ ಸರಳವನ್ನು ಹಾಕಿದ್ದಾರೆ ತುಂಬಾನೇ ಚೆನ್ನಾಗಿ ಅಲಂಕಾರವನ್ನಾ ಮಾಡಿದ್ದಾರೆ.

ಇಲ್ಲಿ ಒಂದು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇದೆ ತುಂಬಾನೇ ದೊಡ್ಡದಾಗಿದೆ ಮತ್ತು ಪೆಂಟಿಂಗ್ ಕುಡ ಇದೆ.

ಮತ್ತು ಕುಡ ಮತ್ತು ಇಲ್ಲಿ ಹಚ್ಚ ಹಸಿರಿನ ದೊಡ್ಡ ಮರಗಳಿವೆ ಮತ್ತು ರಸ್ತೆಯಲ್ಲಿ ಮಾಡಿದ್ದಾರೆ --

ಮತ್ತು ಇಲ್ಲಿ ಹಚ್ಚ ಹಸುರಿನ ದೊಡ್ಡ ಮರಗಳಿವೆ ಮತ್ತು ಕಾರ್ ನಿಂತಿದೆ.

ಮತ್ತು ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಜನರಕು ಓಡಾಡುತ್ತಿದ್ದಾರೆ.

ಇಲ್ಲಿ ಒಂದು ಜಾತ್ ಇಲ್ಲಿ ಒಂದು ಜಾತ್ರೆ ಇದೆ ತುಂಬಾನೇ ಜನರು ಸೇರಿದ್ದಾರೆ ಮತ್ತು ಇಲ್ಲಿ ತುಂಬ ಜನರು ಢಮರು ಭಾರಿಸುತ್ತಿದಾರೆ ಸುತ್ತಲೂ ಜನರು ನೋಡುತ್ತಿದ್ದಾರೆ.

ಇಲ್ಲಿ ಒಂದು ದೊಡ್ಡದಾದ ನದಿ ಇದೆ ನೀರು ತುಂಬಾನೆ ಚನ್ನಾಗಿ ಹರಿಯುತ್ತಿದೆ ಮತ್ತು ಇಲ್ಲಿ ರಸ್ತೆಯ ಮಾಡಿದ್ದಾರೆ ಜನರು ಓಡಾಡುತ್ತಿದ್ದಾರೆ ಒಬ್ಬ ವ್ಯಕ್ತಿ ರಸ್ತೆ ಮೇಲೆ ನಡೆದುಕೊಂಡು ಹೋಗುತ್ತಿದ್ದಾನೆ.

ಇಲ್ಲಿ ಒಂದು ದೊಡ್ಡದಾದ ಬಸವಣ್ಣ ಮೂರ್ತಿ ಇದೆ ಮತ್ತು ತುಂಬನೆ ಚೆನ್ನಾಗಿ ಮಾಡಿದಾರೆ ಮತ್ತು ಬಸವಣ್ಣ ಮೂರ್ತಿಯ ಪೆಂಟಿಂಗ್ ಕುಡ ತುಂಬನೆ ಚೆನ್ನಾಗಿ ಮಾಡಿದಾರೆ.